ಆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರು ಅದ್ರಾಗ ಸ್ವತಂತ್ರ್ಯಕ್ಕಾಗಿ ಹೋರಾಡುವಾಗ ಎಷ್ಟ ಏನಾಯ್ತಪ್ಪಾ ಅಂದ್ರ ಬಹಳಷ್ಟು ಜನ ತಮ್ಮ ಪ್ರಾಣಗಳನ್ನ ಕಳಕೊಂಡ್ರು ಅದನ್ನು ಲೆಕ್ಕಸ್ದೆ ಏನ್ ಮಾಡಿದ್ರು ಆದ್ರು ನಮಗ ಸ್ವತಂತ್ರ್ಯ ಸಿಗ್ಲೇಬೇಕ ಅಂತ ಹೇಳಿ ಹೋರಾಡಿ ಹೋರಾಡಿ. ಉಪ್ಪಿ~ ಬಹಳಷ್ಟು ಸತ್ಯಾಗ್ರಹವನ್ನ ಮಾಡಿದ್ರು. ಉಪ್ಪಿನ ಸತ್ಯಾಗ್ರಹ ಅಂತ ಮಾಡಿದ್ರು ಹ್ಮ್‌ ಬಹಳಷ್ಟು ಸತ್ಯಾಗ್ರಹಗಳನ್ನ ಕೈಗೊಂಡ್ ಎಷ್ಟೋ ವರ್ಷಗಳ ಕಾಲ ಉಪವಾಸವಿದ್ದು ಉಪವಾಸ ಮಾಡಿ ಯಾಕ ಅಂದ್ರ ನಮಗ ಸ್ವತಂತ್ರ್ಯ ಸಿಗಬೇಕ ಅಂತೇಳಿ. ದಂಡಿನ ಸತ್ಯಾಗ್ರಹ ಅಂತ ಕರಿತಾರ ಇಂತೆಲ್ಲಾ ಸತ್ಯ ಇಷ್ಟೆಲ್ಲಾ ಸತ್ಯಾಗ್ರಹಗಳನ್ನ ಮಾಡಿದ್ ಮೇಲೆ ಅವಾಗ last ಗೆ ಕೊನೆಗೆ ನಮಗೆ ಏನ ದೊರಕ್ತಂದ್ರ ಸ್ವತಂತ್ರ ದೊರಕ್ತು. ಆ ಸ್ವತಂತ್ರ ದೊರಕುವಂತ ಮುಂಚೆದಲ್ಲಿ ನಾವ ಏನ ಆಗಿದ್ವಿ ಅಂದ್ರ. ಪರಂಗಿಗಳ ಕೈಯಲ್ಲಿ ಆಳುಗಳಾಗಿದ್ವಿ ಅವ್ರ ಹೇಳಿದಂಗ ಕೆಳ್ಕೊಂಡ ಬಿದ್ದಿರೊವಂತ ಆಳುಗಳಾಗಿದ್ವಿ. ಅವ್ರ ನಮ್ಮ ದೇಶಕ್ಕ ಬರೆ ವ್ಯಾಪಾರಕ್ಕಾಗಿ ಬಂದವ್ರು ಏನ ಮಾಡಿದ್ರು ಇಲ್ಲೇ ನೆಲೆಯೂರಿ ನಮ್ಮ ಸ್ವತಂತ್ರವನ್ನೇ ಕ~ ಕಸ್ಕೊಂಡ್ರಿದ್ರು ಅಂತಾನೆ ಹೇಳ್ಬಹುದು. ವಾಪಾಸ್ಸ್ ನಮ್ಮ ಸ್ವಾತಂತ್ರ್ಯ ನಮಗ ಸಿಗಬೇಕಾದ್ರ ಹತ್ತೊಂಬತ್ನೂರಾ ನಲ್ವತ್ತೇಳು August ಹದಿನೈದರಂದು ಸ್ವತಂತ್ರ್ಯ ದೊರತೈತಿ ಅಂತ ದೊರಕ್ತು. ಹತ್ತೊಂಬತ್ನೂರಾ ಐವತ್ತ್ ಹತ್ತೊಂಬತ್ನೂರಾ ನಲ್ವತ್ತೇಳು August ಹದಿನೈದರಂದ. ನಮಗ ಸ್ವತಂತ್ರ ದೊರಕ್ತ ಅಂತಾನೆ ಹೇಳ್ಬಹುದು. ಸ್ವತಂತ್ರ ಸಿಗುಕ್ಕಿಂತ ಪೂರ್ವದಲ್ಲಿ ಏನ ಆಗಿತ್ತ ಅಂದ್ರ ನಮ್ಮ್ ದೇಶದಲ್ಲಿ ಬಹಳಷ್ಟು ಮಸಾಲೆ ದಿನ್ಸಾ ಹ್ಮ್‌. ಹೆಂಗ ಇತ್ತ ಅಂದ್ರ ಸಿರಿ ಸಂಪತ್ತಿನಿಂದ ಕೂಡಿತ್ತು ದವಸ, ಧಾನ್ಯ ಆ ಜನಕ್ಕ ತಿ~ ಏನ್ ತಿನ್ಬೆಕಂತ ಅಂತಾನು ಗೊತ್ತಿರ್ಲಿಲ್ಲಾ, ಏನ್ ಉಡಬೇಕ ಅಂತಾನು ಗೊತ್ತಿರ್ಲಿಲ್ಲಾ. ಮೊದಲು ಪರಚಯ ಮಾಡಿಸಿಕೊಟ್ಟೋವ್ರ ಈಗ ನಮ್ಮ ca~ cotton ಬಟ್ಟೆ ಅಂತ ಕರಿತಿವಿ. ಖಾದಿ ಬಟ್ಟೆ. ಖಾದಿ ಬಟ್ಟೆಯನ್ನ ನೇಯ್ತಿದ್ರು ಉಣ್ಣೋಕೆ ನಮ್ಮ ಜನ. ಯಾವ ಅವಾಗಿನ ಕಾಲದಲ್ಲೇ ಅಷ್ಟ ಮುಂದವರ್ದಿದ್ರ ನಮ್ಮ ಜನಕ್ಕ ಎಲ್ಲಾ ಗೊತ್ತಿತ್ತು ಈಗೇನ ಬೇರೆ ದೇಶದವ್ರ ಏನೇನೊ ಮುಂದವರ್ದಾರ ಅದ ಏನು ಅಲ್ಲ ಹಿಂದಿನ ಕಾಲದಲ್ಲೇ ನಮ್ಮ ಜನಾ ಅಷ್ಟ ಚುರುಕಾಗಿದ್ರು. ಮೊದ್ಲು ಬಟ್ಟಿ ಕಂಡ ಹಿಡದ್ರು. ಖಾದಿ ಬಟ್ಟೆಯನ್ನ ಕಂಡ ಹಿಡಿದವರ ಭಾರತೀಯರು. ಹತ್ತಿಯಿಂದ ಬ~ ಹತ್ತಿಯಂತ ಬೆಳಿತಾರ. ಅದ್ರಲಿಂದ ಏನ ಮಾಡ್ತಾರ ಅಂದ್ರ cotton ಆಹ್ ಹ~ ಖಾದಿ ready ಆಗುತ್ತ. ಖಾದಿ ಬಟ್ಟೆಯನ್ನು ನೇದಿದ್ದ ಮೊದ್ಲು ಭಾರತ. ಮೊದ್ಲ ಅವ್ರಿಗೆ ಅರಬಿ ಹಾಕೋನೋದ ಗೊತ್ತಿರ್ಲಿಲ್ಲಾ ಅದನ್ನ ಕೂಡ ಪರಚಯ ಮಾಡ್ಸಿಕೊಟ್ಟಿದ್ದನ ನಮ್ಮ ಭಾರತ ಅಂತಾನ ಹೇಳ್ಬಹುದು. ಅವ್ರಿಗೆ ತಿನ್ನೋಕೆ, ಉನ್ನೋಕೆ ಎಷ್ಟೋ ಜನಾ ಭಾ~ . ಹುಡಕೊಂದು ದುಡಿಯೋಕೆ ಅಂತಾನೆ ಬಂದ ಇಲ್ಲೇ ನೆಲೆಯೂರುವಷ್ಟು ಶ್ರೀಮಂತಿಕೆಯಿಂದ ಕೂಡಿತ್ತು ನಮ್ಮ ದೇಶ. ಎಷ್ಟೋ ಜನ ಆಳಿದ್ರು ಅರಸ್ರು ಕೂಡಾ ಇದ್ರು ಇವ್ರ ಎಲ್ಲಾ ಆಳಿ ಬಿಟ್ಟ ಮೇಲೆ ನಮಗ ಸ್ವತಂತ್ರ ದೊರಕಿಸಿ ಕೊಟ್ಟಿದ್ದ ಯಾರಂದ್ರೆ. ಮಹಾತ್ಮ ಗಾಂಧಿಜಿ ಅಂತನು ಹೇಳ್ತೀವಿ ಅವ್ರ ಹಿಂದ ಬಹಳಷ್ಟು ಜನ ಇದ್ರು ಕೈ ಕಾಣದ ಸ~ ಕೈ ಕಣ್ಣಿಗೆ ಕಾಣುವರು ಒಬ್ರಾದ್ರೆ ಕಣ್ಣಿಂದ ಕಾಣಲಾರದವ್ರು ರಗಡ ಜನ ಬಹಳಷ್ಟು ಜನ ಇದ್ರು ಸಾವಿರಾರು ಜನ ಸೈನಿಕರೇನಾದ್ರ ಅಂದ್ರ ದಂಗೆ ಎದ್ರ.

Hai ವಾಣಿ ಹೇಗಿ~ ನಾನು ಚೆನ್ನಾಗಿದ್ದೇನೆ ನೀನು ಹೇಗಿದ್ದಿ? ನಾನು ಸ ಚೆನ್ನಾಗಿದ್ದೇನೆ ಮತ್ತೆ ಏನು ಮಾಡ್ತಿದೀಯಾ? ಏನಿಲ್ಲ ಹೀಗೆ ಸುಮ್ನೆ ಇದ್ದೇನೆ mobile ನೋಡ್ತಾ ಇದ್ದೇನೆ ನೀನು?

ನಾನು ಕೂಡ ಅದೇ ನಂದು ಅಕ್ಕನದ್ದು birthday ಬಂತು ಅದಕ್ಕೆ ನಿನ್ ಹತ್ರ idea ಇದೆಯಾ ಕೇಳುವ ಅಂತ call ಮಾಡಿದೆ.

ಆಹ್ ಅವಳ birthday ಬಂದು ನಾಡ್ದು twenty-two ಗೆ.

Shopping ಅದೇ ಮಾಡ್ಲಿಲ್ಲ ನಂಗೆ ಏನು gift ಕೊಡೋದು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಅವರಿಗೆ so ಏನು ಕೊಡ್ಲಿ ಅಂತ ಹುಡುಕ್ತಾ ಇದ್ದೇನೆ.

Dress ಕೊಡುದಾ ಯಾವುದ್ರಲ್ಲಿ shop ಮಾಡ್ಲಿ ಅಂದ್ರೆ online ಅಲ್ಲಿ ಮಾಡಬೋದಾ ಅಥವಾ store ಅಲ್ಲಿ ಮಾಡಬೋದಾ ಅಂತ ಗೊತ್ತಾಗ್ತಿಲ್ಲ.

ಹ್ಮ್‌ online ಅಲ್ಲಿ ಮಾಡಿದ್ರೆ ಕಮ್ಮಿಗೆ ಸಿಗ್ತದೆ but ಆ quality ನಮ್ಗೆ ಗೊತ್ತಿರುದಿಲ್ಲ ಅಲ್ಲಾ.

ಅಲಾ ಹಾಗೆ store ಯೇ better ಅಂತಾ ಹೇಳ್ತೀಯಾ?

ಅಂಗಡಿಯಲ್ಲಿ ಅಂಗಡಿಯಲ್ಲಿ ಮಾಡಿದ್ರೆ ಒಳ್ಳೇದಲ್ಲಾ.

ಹ್ಮ್ online ಅಲ್ಲಿ ಮಾಡುದಾದ್ರೆ reviews ಎಲ್ಲ ನೋಡಬೇಕಾಗ್ತದೆ ಅಲ್ಲ.

ಹಾ ಅದೇ ಅದೇ ಅದು ಹೇಗೆ ಎಷ್ಟು rate ಉಂಟು ಎಲ್ಲ ನೋಡ್ಬೇಕು ಅಲ್ಲ ನೋಡ್ಬೇಕು ಅಂದ್ರೆ ನಮ್ಗೆ ಅದ್ರುದು quality ಗೊತ್ತಾಗುದಿಲ್ಲ ಅಲ್ಲ online ಅಲ್ಲೇ ಆದ್ರೆ.

ಇದು ನಾವೇ ನೋಡಿ ಅಂದ್ರೆ ಬಟ್ಟೆ ಹೇಗಿದೆ ಏನು ಅಂತೆಲ್ಲ ನೋಡಿ ತಕ್ಕೊಳ್ಬೋದಲ್ಲ.

But ಆ online ಅಲ್ಲಿ ತುಂಬಾ ಜಾಸ್ತಿ collections ಸಿಗ್ತದೆ ಅಂಗಡಿಯಲ್ಲಿ ಅಷ್ಟು ಸಿಗುದಿಲ್ಲ ಏನೋ ಅಲ್ಲ.

Online ಅಲ್ಲಿ ತುಂಬಾ ಬೇರೆ ಬೇರೆ ತರದೆಲ್ಲಾ ಸಿಗ್ತದೆ ಈಗಿನ fashion .

Shop ಯಾವುದಾದರೂ ಒಂದು ಒಳ್ಳೆದಿರೋದು ಅಂಗಡಿ ಅಂದ್ರೆ ಒಳ್ಳೆ ಎಲ್ಲ ಬಟ್ಟೆ ಚಂದ ಚಂದದ್ದು ಇರೋದು ಅಂತ ಅಂಗಡಿ ಯಾವುದಾದರೂ ಗೊತ್ತಿದ್ಯಾ ನಿಂಗೆ?

ನಾನು ಇಲ್ಲಿ ಹೆಚ್ಚಾಗಿ ಹೋಗುದು ಜಯಲಕ್ಷ್ಮೀಗೆ.

ಜಯಲಕ್ಷ್ಮೀಯಲ್ಲಿ ಒಳ್ಳೆದುಂಟಾ ಬಟ್ಟೆ ಎಲ್ಲ?

ಹಾ ಒಳ್ಳೆ ಉಂಟು ಪರ್ವಾಗಿಲ್ಲ.

ಹಾ ಹಾಗಿದ್ರೆ ಅಲ್ಲಿಗೆ ಹೋಗಬೋದಲ್ಲ.

ಒಮ್ಮೆ ನೋಡು ನಿ~ ಯಾವುದು ಇಷ್ಟ ಆಗಿಲ್ಲ ಅಂದ್ರೆ ಹೇಳಿದ್ರೆ online ನಲ್ಲಿ ಒಮ್ಮೆ ನೋಡು check ಮಾಡು. ಹಾ ಆಯ್ತು ಒಂದು ಸತಿ ವಿಜಯಜಯಲಕ್ಷ್ಮೀಗೆ ಹೋಗಿ ನೋಡಿ ಅಲ್ಲಿ ನೋಡ್ತೇನೆ.

ಹ್ಮ್‌ ಹಾಗೆ ಮಾಡು .

ಮತ್ತೆ ಬೇರೆ ಬೇರೆ ಏನಾದ್ರು gift ಕೊಡುದು ideas ಉಂಟಾ ನಿಂಗೆ?

ಅವ್ರಿಗೆ ಏನು ಇಷ್ಟ ಆಗ್ತದೆ?

ಅವ್ಳಿಗೆ ಆ electronic items ಎಲ್ಲ ಇಷ್ಟ ಅಂದ್ರೆ mobile ಆ ತರದ್ದೆಲ್ಲ.

ಎಂತಾದ್ರೂ photos ಎಂತಾದ್ರೂ ಹಾಗೆ ನೋಡಬೋದಲ್ಲ.

Photos ಎಂತಾದ್ರೂ ಕೊಡಬೋದಲ್ಲ.

Photo frame ಎಲ್ಲಾ ಅದು studio ದಲ್ಲಿ ಮಾಡಿ ಕೊಡ್ತಾರೆ ಅಲ್ಲ.

ನಿಂದು birthday ಆಯ್ತ.

ನಿಂದು birthday ಗೆ shopping ಮಾಡಿ~ ಮಾಡಿದ್ಯಾ ಎಲ್ಲಿ ಮಾಡಿದ್ದು ನೀನು?

ನಾನು ನನ್ನ birthday ಗೆ online ನಲ್ಲಿ ಮಾಡಿದ್ದು.

ಸಿಗ್ಲಿಲ್ಲ ಅಲ್ಲಿ shop ಅಲ್ಲಿ ಸಿಗ್ಲಿಲ್ಲ ಹೇಗೆ ಬೇಕಂತ.

ಹಾಗೆ ಮತ್ತೆ online ಅಲ್ಲಿ ನಾನು ಮಾಡಿದ್ದು.

ಅಂದ್ರೆ reviews ಎಲ್ಲ ನೋಡಿದ್ದೆ ಅಲ್ಲ reviews ಎಲ್ಲ.

ತಕ್ಕೊಂಡದ್ದು ಚಂದ ಬಂದಿತ್ತು. ಒಹ್ ಹೌದಾ online ಅಲ್ಲಿ ಚಂದ ಇರ್ತದೆ ಕೆಲವೊಮ್ಮೆ ಒಳ್ಳೆ ಬಟ್ಟೆ ಬರ್ತದೆ ಅಲ್ಲ.

ಹ ಹೇಳು ಪ್ರೀತಿಕ.

ನಾನ್ ಮನೆಯಲ್ಲಿ ಕುತ್ಕೊಂಡಿದ್ದೇನೆ. ಹ ಹೌದಾ. ಭಾಗ್ಯನ ಮದ್ವೆಗೆ ಹೋಗ್ಲಿಕ್ಕಿಲ್ವಾ? ಹೇಳಿದ್ದಾಳೆ ಮನೆಗೆ ಬಂದು ಇದ್ ಮದ್ವೆ ಕಾಗ್ ಕಾಗದ ಕೊಟ್ಟಿದ್ದಾಳೆ. ಮನೆಯವರಿಗೆಲ್ಲಾ ಬರ್ಲಿಕ್ಕೆ ಹೇಳಿದ್ದಾಳೆ. ನಿಮ್ಮ ಮನೆಗೆ ಹೇಳಿಲ್ವಾ?

ಹಾ ಹೌದಾ. ಹೋಗೋಣ ನಾವ್ ಮದ್ವೆಗೆ. ನಮ್ಮ class ನವರು ಏನು phone ಮಾಡಿದ್ದಾರಾ? ಇಲ್ಲ ಅವ್ರು phone ಮಾಡ್ಲಿಲ್ಲ ನಾವ್ ಕೇಳೋಣ ಅವರತ್ರ ಏನಂತ ಬರ್ತರಾ ಇಲ್ವಾ ಗೊತ್ತಿಲ್ಲ. ಹ ಬರ್ತೇನಂತ ಹೇಳ್ತಿದ್ರಲ್ಲ ಒಟ್ಟಿಗೆ ಹೋಗೋಣ. ಅಂದ್ರೆ ಕೆಲವರಿಗೆ ಹಣದ ಸಮಸ್ಯೆ ಇರ್ತದಲ್ಲ ಹಾಗೆ ಮನೆಯಲ್ಲಿ ಕೆಲವ್ರು ಬಿಡ್ಲಿಕ್ಕಿಲ್ಲ. ಕೆಲವರತ್ರ ಹಣ ಜಾಸ್ತಿ ಕೋಟ್ ಇರ್ಲಿಕ್ಕಿಲ್ಲ. ಅದು ಹಣದ ಇದು ಹಣದ ತೊಂದ್ರೆ ಆದ್ರೆ ನಾವು ಎಲ್ಲಿಯಾದ್ರೂ share ಮಾಡಿ ಹಾಕೋಣ. ಹ ಹಾಗೆ ಮಾಡೋಣ. ಕೇಳೋಣ ಅವರತ್ರ ಒಂದ್ ಮಾತು ಬರ್ತಾರಾ ಇಲ್ವಾಂತ.

ಮತ್ತೆ shopping ಎಲ್ಲಾ ಆಯ್ತಾ ದೀಪಾಲಿ? ನಾನು shopping ಗೆ ಹೋಗ್ಲಿಲ್ಲ ಮದ್ವೆ ನನ್ನ್ ಅಕ್ಕನ ಮದ್ವೆಯದ್ದು ಸೀರೆ ಉಂಟು ಅದನ್ನೆ ಹಾಕುವಾಂತ ಇದ್ದೇನೆ. ನೀನು ಹೋಗಿದ್ಯಾ? ನಾನು ಹೋಗ್ಲಿಲ್ಲ ನನ್ನ ಅಕ್ಕಾ ತರ್ತೇನಂತ ಹೇಳಿದ್ದಾರೆ ಬಟ್ಟೆ. ಹ ಹೌದಾ ಮತ್ತೇ. ನಮ್ಮ class ನವರೊಟ್ಟಿಗೆ ಕೇಳೋಣ ಯಾವ dress ಹಾಕುದಂತ. ಆಯ್ತು ದೀಪಾಲಿ ಕೇಳೋಣ. ಅವರು ಯಾವ ಬಟ್ಟೆ ಹಾಕ್ತರೆ ಅದನ್ನ್ ನಾವ್ ಹಾಕೋಣ.

ಹಾ. ಮತ್ತೆ ಅವಳಿಗೆ ಉಡುಗೊರೆಸ ಕೊಡ್ಬೇಕಲ್ಲ? ಆ ಅದೇ ಉಡುಗೊರೆ ಸೀರೆ ಕೊಡೋಣ

ಯಾವ ಬಣ್ಣದ್ ಸೀರೆ ಅಂತ ಗೊತ್ತಿದ್ಯಾ ನಿಂಗೆ ಅವಳು ಇಷ್ಟ ಆಗಿರುವ ಬಣ್ಣ? Pink ಅಥವಾ ಕೇಸರಿ ಆಗ್ಬೋದಲ್ಲ. ಆ pink ಗೊತ್ತಿಲ್ಲ ನನ್ಗೆ ಆದ್ರೆ ಹಸಿರು ಆಗ್ಬೋದೇನ. ಹಾ ಹೌದಾ ಬಳೆಯೆಲ್ಲಾ ಆಗ್ಬೋದಲ್ಲ? ಆ ಅವಳು ಬಳೆ ಅಂದ್ರೆ ತುಂಬಾ ಇಷ್ಟಪಡ್ತಾಳೆ ಅದಕ್ಕೆ ಬಳೆನೇ ಕೊಡೋಣ ಬಳೆ ಮತ್ತೆ ಸೀರೆ. ಹಾ ಆಗ್ಬೋದು. ಹೋಗೋಣ ನಾವು ಅಷ್ಟು ಕರ್ದ್ದಿದ್ದಾಳಲ್ಲ. ಆ ಹೌದು ಕಾರ್ದ್ದಿದ್ದಾಳೆ ಹೋಗ್ಬೇಕಲ್ಲಾ ಮತ್ತೇನ್ ಮಾಡ್ಲಿಕ್ಕಾಗ್ತದೆ. ಮತ್ತೇ ಆ ನಾಲ್ಕು ದಿನ ಮುಂಚೆವೆ ಹೋಗೋಣ ಯಾಕಂದ್ರೇ ಅವರ ಸಂಪ್ರದಾಯ ನಮ್ಗೆ ಗೊತ್ತಿಲ್ಲಲ್ಲಾ ಹೌದು ಹೌದು. ಆಚರಣೆ ವಿಚಾರಣೆ ಎಲ್ಲ. ಅದಕ್ಕೆ ನಾಲ್ಕು ದಿನ ಮುಂಚೆವೆ ಹೋಗೋಣ ಮತ್ತೇ ಅವಳಿಗೆ ಕೂಡ ಸಂತೋಷ ಆಗ್ತದೆ. ಆ ಹೌದು ಅಲ್ಲಿ ತುಂಬ ಶಾಸ್ತ್ರಗಳೆಲ್ಲ ಉಂಟಲ್ಲ ಅರಶಿನ ಶಾಸ್ತ್ರ मेहंदी ಎಲ್ಲ. ಆ ಹೌದು ಮತ್ತೇ ಆಕಡೆ ಸ್ವಲ್ಪ changes ಇದೆಯಲ್ಲ.

ಅದಕ್ಕೆ ಮೊದ್ಲೆ ಹೋಗೋಣ ನಾವು.

ಮತ್ತೇ ಅವ್ರ ಅಮ್ಮನಿಗೆ ಕೂಡ ಸಹಾಯ ಮಾಡಿದ ಹಾಗೆ ಆಗ್ತದೆ.

ಮತ್ತೆ ಇನ್ನೇನಾದ್ರೂ ಹೇಳ್ಳಿಕ್ಕಿದೆಯ ದೀಪಾಲಿ? ಮತ್ತೇನಿಲ್ಲ ಅವಳ ಮದುವೆಯದ್ದೇ ಮಾತಾಡ್ಲಿಕ್ಕಿತ್ತು. ಆ ಹೌದಾ. ಮತ್ತೆ beauty parlour ಗೆಲ್ಲ ಹೋಗಿದ್ಯಾ? ನಾನು beauty parlour ಗೆ ಹೋಗ್ಲಿಲ್ಲ ನಿನ್ನತ್ರ ಕೇಳ್ಬೇಕಂತಿದ್ದೆ ಹೋಗೋಣ ನಾವು ಒಟ್ಟಿಗೆ. ಹಾ ದೀಪಾಲಿ ಒಂದು ಎರಡು ದಿನ ಮುಂಚೆವೆ ಹೋಗೋಣ. ಹ. eyebrow shape ಎಲ್ಲಾ ಮಾಡ್ಲಿಕುಂಟಲ್ಲ. ಆ ಹೌದು ದೀಪಾಲಿ ನಾವ್ ನಾಳೆ ಹೋಗೋಣ ಎಲ್ಲರತ್ರ ಕೇಳೋಣ ಒಂದ್ ಮಾತು ಅವ್ರು ಬಂದ್ರೆ ಏನಾದ್ರು.

ಆ ಆಯ್ತ್ ಹಾಗಾದ್ರೆ ದೀಪಾಲಿ ನಾನ್ ಇಡ್ಲಾ.

Bye .

ನಾನ್ ಆರಾಮ, ನೀವ್ ಹೇಗಿದ್ದೀರಾ?